ಅಲ್ಲಿ ಒನ್ ಒಬ್ಬ ಮನುಷ್ಯ ನಿಂತಿದ್ದಾನೆ ಅಲ್ಲಿ ನೋಡುತ್ತಾ ಇದ್ದಾನೆ.

ಒಂದು ಫೋಕಸ್ ಇದೆ ಎರಡು ಪೊಂಗಗಳಿವೆ.

ಅ-ಎರಡು ಮಜಲು ಬಿಲ್ಡಿಂಗ್ ಇದೆ ಒಂದು ಕಂಬ ಗಿಡಗಳು ಕಾಣಿಸ್ತಾ ಇವೆ.

ಅಲ್ಲಿ ಬಟನ್ ಚಾಲೂ ಮಾಡುವ ವ್ಯವಸ್ಥೆ ಇದೆ ಹಾಗೂ ಕಾಪಿ ಗಳು ಡೈರಿ ಗಳು ಕಾಣುತ್ತಾ ಇದೆ.

ಆರು ಮಂದಿ ಕಾನ್ಸ್ಟೇಬಲ್ ಇದ್ದಾರೆ ಒಬ್ಬಕಿ ಐ_ಪಿ_ಎಸ್ ನಿಂತಿದ್ದಾರೆ.

ಐದು ಮಂದಿ ಹುಡುಗರು ಇಂತಿದು ಕುಂತಿದ್ದಾರೆ ನೋಡುತ್ತಾ.

ಅಲ್ಲಿ ಲೈಟಿಂಗ್ ಗಳು ಕಾಣ್ತಾ ಇವೆ ಫ್ಯಾನು ಎರಡು ಕಾಣುತ್ತ ಇವೆ.

ಫೋಟೋ ಕಾಣ್ತಾ ಇವೆ ಹಾಗೆ ಕಂಪ್ಯೂಟರ್ನಲ್ಲಿ ಎಲ್ಲ ತರಹ ತರ--

ಇಲ್ಲಿ ಬಹಳಷ್ಟು ಕಾಪಿ ಗಳು ತರತರದ ಡಿಸೈನ್ ಗಳು ಕಾಣುತ್ತಿವೆ.

ಗಿಡಗಳು ಎರ್ಡು ಮೂರು ಡಿಸೈನಿಂಗ್ ಗಿಡಗಳಿವೆ.

ಇದರ ಅಲ್ಲಿ ಐದಾರು ದರ್ವಾಜ ಗಳಿವೆ.

ಅಲ್ಲಿ ಫಾರ್ಟಿ ನೈನ್ ಜಿಯೋ ಫ್ರೀ ಅಂತ ಇದೆ.

ಅಲ್ಲಿ ಗಿಡಗಳು ನಾಲ್ಕು ಕಾಣ್ತಾ ಇವೆ ಒಂದು ಆಲದ ಮರ ಒಂದು ಕಾರು ಕಾಣ್ತಾ ಇದೆ.

ಇಲ್ಲಿ ಗಾಜಿನಲ್ಲಿ ಷಣ್ಣು ಷಣ್ಣು ಮೀನುಗಳಿವೆ.

ಬಕೆಟ್ ಕಾಣ್ತಾ ಇದೆ ಅಲ್ಲಿ ಮೀನುಗಳಿಗೆ ತಿನ್ನುವ ಆಹಾರ ಇಕ್ಕಿದ್ದರೆ ಗಾಜಿನಲ್ಲಿ.

ಇದು ಯಾವುದೇ ಒಂದು ಪೈಪ್ಲಿಂಗ್ ಮಾಡುವ ವ್ಯವಹ ವ್ಯವಸ್ಥೆ ಇದೆ ಇದೆ ಕಬ್ಬಿಣದ ಬಹಳಷ್ಟ್ ಇವೆ.

ಹಾಗೆ ಎಂ_ಎಸ್ ಪ್ರಿಂಟ್ ಮ್ಯಾನೇಜ್ಮೆಂಟ್ ಸೆಂಟರ್ ಇದೆ ಹಾಸ್ಪಿಟಲ್ ಇದೆ.

ಇದು ಹಾಲಿನ ಡೈರಿಗಳು ಕಾಣ್ತಾ ಇದೆ.

ಇದು ಒಂದು ಆಪೀಸ್ ಇದೆ ಅಲ್ಲಿ ಕಾಪಿ ಗಳು ತರ್ತಾರ ಇವೆ.

ಜಗ್ಗು ಗಳು ಕಾಣ್ತಾ ಇವೆ ಮನುಷ್ಯರು ಒಬ್ಬರು--

ಹಾಗೆ ಈಚೆಕ ಒಂದ್ ಹೋಟೆಲ್ ಇದೆ ನಾಲ್ಕು ಫ್ಯಾನುಗಳಿವೆ.